ಕಾಲೆಗೆ ಶೂ ಅನ್ನು ಕೂಡ ಧರಿಸಿದ್ದಾರೆ.

ಮತ್ತು ಇಬ್ಬರಿವಕರು ಬೇರೆ ಬೇರೆ ಬಣ್ಣದ ಶರ್ಟ್ ಮತ್ತು ಪ್ಯಾಂಟನ್ನು ಕೂಡ ಧರಿಸಿದ್ದಾರೆ.

ನನಗೆ ಚಿತ್ರದಲ್ಲಿ ಒಂದು ಸೂಪರ್ ಮಾರ್ಕೆಟ್ ಕಾಣಿಸುತ್ತಿದೆ.

ಎಡಭಾಗದಲ್ಲಿ ಬ್ರೆಡ್ಡನ್ನು ಸಾಲಾಗಿ ಜೋಡಿಸಿರುವುದು ನನಗೆ ಕಾಣಿಸುತ್ತಿದೆ.

ಮತ್ತು ಬಹುಶಃ ಇದು ಆಸ್ಪತ್ರೆಯ ಕಟ್ಟಡವಾಗಿರಬಹುದು.

ಕಟ್ಟಡದ ಮೇಲುಗಡೆ ಜನ ನಿಂತುಕೊಂಡು ಜಾತ್ರೆಯನ್ನು ವೀಕ್ಷಿಸುತ್ತಿರುವುದು ನನಗೆ ಕಾಣಿಸುತ್ತಿದೆ.

ಮತ್ತು ನನಗೆ ಬಲಭಾಗದಲ್ಲಿ ಒಂದು ಶೀಟ್ ಕಾಣಿಸುತ್ತಿದೆ.

ಮತ್ತು ನಾಲ್ಕು ವೃತ್ತಾಕಾರದ ಟೇಬಲ್ ಗಳಿವೆ.

ಮತ್ತು ಬಲಭಾಗದಲ್ಲಿ ಕೊಂಡೆ ಹೂವನ್ನು ಕೂಡ ಇರಿಸಿರುತ್ತಾರೆ.

ನನಗೆ ಚಿತ್ರದಲ್ಲಿ ಒಂದು ಕಲ್ಲಿನ ಬೆಟ್ಟ ಕಾಣಿಸುತ್ತಿದೆ.

ಕಲ್ಲಿನ ಬೆಟ್ಟದ ಎಡಭಾಗದಲ್ಲಿ ಒಂದು ಚಿಕ್ಕ ಮರ ಕೂಡ ಕಾಣಿಸುತ್ತಿದೆ.

ಮತ್ತು ಕಲ್ಲಿನ ಬೆಟ್ಟದ ಮೇಲ್ಭಾಗದಲ್ಲಿ ಚಿಕ್ಕ ಚಿಕ್ಕ ಪೊದೆಗಳು ಕೂಡ ನನಗೆ ಕಾಣಿಸುತ್ತಿದೆ.

ಮತ್ತು ಇದರ ಬಾಗಿಲು ಓಪನ್ ಆಗಿದೆ ಮತ್ತು ಬಿಲ್ಡಿಂಗಿನ ಬಣ್ಣ ಬಿಳಿಯಾಗಿದೆ.

ಒದು ರಾಜಾಜಿನಗರ ದ ಪೋಸ್ಟ್ ಆಫೀಸ್ ಆಗಿದೆ ಮತ್ತು ಎದುರುಗಡೆ ಎರಡು ಬೈಕನ್ನು ಪಾರ್ಕ್ ಮಾಡಿದ್ದಾ--

ಮತ್ತು ಹಿಂಭಾಗದಲ್ಲಿ ಒಂದು ಕಟ್ಟಡ ಕೂಡ ನನಗೆ ಕಾಣಿಸುತ್ತಿದೆ.

ನನಗೆ ಈ ಚಿತ್ರದಲ್ಲಿ ಒಂದು ಒಳಾಂಗಣ ಕೋರ್ಟ್ ಕಾಣಿಸುತ್ತಿದೆ.

ಇದರಲ್ಲಿ ಮೂವರು ಚಿಕ್ಕ ಚಿಕ್ಕ ಮಕ್ಕಳು ಆಟವಾಡುತ್ತಿದ್ದಾರೆ ಮತ್ತು ಇಬ್ಬರು ಯುವಕರು ಎಡಭಾಗದಲ್ಲಿ ನಿಂತುಕೊಂಡಿರುವುದು ನನಗೆ ಕಾಣಿಸುತ್ತಿದೆ.

ಈ ಸಲೂನ್ ಶಾಪಿನಲ್ಲಿ ಒಬ್ಬ ಮನುಷ್ಯ ನಿಂತುಕೊಂಡಿದ್ದಾನೆ ಆತ ಹಸಿರು ಮತ್ತು ಅ ಕಂದು ಬಣ್ಣದ ಪ್ಯಾಂಟ್ ಅನ್ನು ಧರಿಸಿರುತ್ತಾನೆ.

ಮತ್ತು ಮಸೀದಿಯ ಎದುರುಗಡೆ ಹಲವಾರು ಜನ ನಿಂತುಕೊಂಡಿರುವುದು ನನಗೆ ಕಾಣಿಸುತ್ತಿದೆ.

ನನಗೆ ಈ ಚಿತ್ರದಲ್ಲಿ ಒಂದು ಮಾಲ್ ಕಾಣಿಸುತ್ತಿದೆ ಈ ಮಾಲ್ನ ಹೆಸರು ಎಂ_ಜಿ ರೋಡ್ .

ತ್ತು ಎಡಭಾಗದಲ್ಲಿ ಒಂದು ಯುವತಿಯ ಚಿತ್ರವಿದೆ.

ನನಗೆ ಚಿತ್ರದಲ್ಲಿ ಹಳೆ ಕಾರ್ ಇನ ಪಾರ್ಕಿಂಗ್ ಲಾಟ್ ತರ ಕಾಣಿಸುತ್ತಿದೆ.

ಇದರಲ್ಲಿ ಪುಸ್ತಕವನ್ನು ಒಂದರ ಮೇಲೆ ಇನ್ನೊಂದರಂತೆ ಸಾಲಾಗಿ ಕ್ರಮಭದ್ದವಾಗಿ ಜೋಡಿಸಿರುತ್ತಾರೆ.

ಮತ್ತು ಎಡ ಮತ್ತು ಬಲಭಾಗದಲ್ಲಿ ಪುಸ್ತಕ ಪುಸ್ತಕ ಮತ್ತು ಬೇರೆ ಬೇರೆ ಐಟಂ ಗಳನ್ನು ಇರಿಸಿರುತ್ತಾರೆ.

ಬ್ಯಾಂಕಿನ ಎದ್ರುಗಡೆ ಬೈಕ್ ಗಳನ್ನು ಪಾರ್ಕ್ ಮಾಡಿದ್ದಾರೆ ಮತ್ತು ನನಗೆ ಕಸ್ಟಮರ್ ಸರ್ವೀಸ್ ಪಾಯಿಂಟ್ ಅನ್ನುವ ಒಂದು ಚಿಕ್ಕ ಬಿಲ್ಡಿಂಗ್ ಕೂಡ ಕಾಣಿಸುತ್ತಿವೆ.

ನನಗೆ ಈ ಚಿತ್ರದಲ್ಲಿ ಒಂದು ಹಾಸ್ಪಿಟಲ್ ಕಾಣಿಸುತ್ತಿದೆ.

ಈ ಹಾಸ್ಪಿಟಲ್ನ ಹೆಸರು ಆಸ್ಟೆರ್ ಆರ್ ವಿ ಹಾಸ್ಪಿಟಲ್ .

ಪಾರ್ಕ್ ನ ಮಧ್ಯಭಾಗದಲ್ಲಿ ಆಟಿಕೆಗಳು ಕೂಡ ನನಗೆ ಕಾಣಿಸುತ್ತಿದೆ.

ಮತ್ತು ಕೆರೆಯ ಪಕ್ಕದಲ್ಲಿ ರೋಡ್ ಕೂಡ ಕಾಣಿಸುತ್ತಿದೆ.

ಮತ್ತು ಕೆಲವೊಂದು ಟೊಮ್ಯಾಟೋ ಕಾಯಾಗಿದೆ ಮತ್ತೆ ಕೆಲವೊಂದು ಟೊಮ್ಯಾಟೋ ಹಣ್ಣಾಗಿದೆ.

ಕಟ್ಟಡದಲ್ಲಿ ಮೂರು ಫ್ಲೋರ್ಗಳಿವೆ ಒಂದು ಫ್ಲೋರ್ನ ಹೆಸರು ಕಡಬ ಇನ್ನೊಂದು ಫ್ಲೋರ್ನ ಹೆಸರು ಸೌಹಾರ್ದ ಕೆ_ಸಿ ಹಾಲ್ .

ಈ ಕಟ್ಟಡದ ಮೇಲ್ಭಾಗದಲ್ಲಿ ಒಂದು ಫಿಟ್ನೆಸ್ ಸೆಂಟರ್ ಇದೆ.

ಈ ಫಿಟ್ನೆಸ್ ಸೆಂಟರ್ ನ ಹೆಸರು ನಿಂಜಾ ಫಿಟ್ನೆಸ್ ಸೆಂಟರ್ .

ನನಗೆ ಈ ಚಿತ್ರದಲ್ಲಿ ಒಂದು ಪೆಟ್ರೋಲ್ ಬಂಕ್ ಕಾಣಿಸುತ್ತಿದೆ.

ಮತ್ತು ಕಾರ್ ಗಳು ಒಂದರಹಿಂದರಂತೆ ಇನ್ನೊಂದರಂತೆ ಸಾಲಾಗಿ ನಿಂತಿರುವುದು ನನಗೆ ಕಾಣಿಸುತಿದೆ.

ನನಗೆ ಈ ಚಿತ್ರದಲ್ಲಿ ಒಂದು ಕಟ್ಟಡ ಕಾಣಿಸುತ್ತಿದೆ.

ಕುರ್ಚಿಯ ಎದುರ್ಗಡೆ ಒಂದು ಟೇಬಲ್ ಕೂಡ ನನಗೆ ಕಾಣಿಸುತ್ತಿದೆ.

ಈ ಸೂಪರ್ ಮಾರ್ಕೆಟ್ನಲ್ಲಿ ವಸ್ತುಗಳನ್ನು ಸಾಲಾಗಿ ಜೋಡಿಸಿಟ್ ಜೋಡಿಸಿಟ್ಟಿರುವುದು ನನಗೆ ಕಾಣಿಸುತ್ತಿದೆ.

ಇದರಲ್ಲಿ ವಸ್ತುಗಳನ್ನು ಒಂದರ ಮೇಲಂತೆ ಇನ್ನೊಂದರಂತೆ ಮೇಲಿಂದ ಕೆಳಗೆ ಇಟ್ಟಿರುವುದು ನನಗೆ ಕಾಣಿಸುತ್ತಿದೆ.